ಇಲ್ಲಿ ಒಂದು ನದಿ ಇದೆ ಆ ನದಿಯ ಮುಂದೆ ಒಂದು ಸೇತುವೆಯನ್ನು ಕಟ್ಟಿದ್ದಾರೆ ಅಲ್ಲಿ ಜನರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈ ಸೇತುವೆಯ ಮೂಲಕ ಆ ಸೇತುವೆಯ ಮೇಲೆ ಹೋಗುತ್ತಿದ್ದಾರೆ.

ನಾವಿಲ್ಲಿ ಹೂವಿನ ಬೊಕ್ಕೆ ಹೂವಿನ ಹಾರ ಇಟ್ಟಿದ್ದಾರೆ ಇಲ್ಲಿ ಒಬ್ಬರು ನಿಂತು ಭಾಷಣ ಮಾಡುತ್ತಿದ್ದಾರೆ.

ಅಂಗಡಿಯ ಮುಂದೆ ಇಬ್ಬರು ಹೆಣ್ಣು ಮಕ್ಕಳು ಅವರು ತಮ್ಮ ಫೋಟೋವನ್ನು ತಮ್ಮ ಮೊಬೈಲ್ ನಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೆ ಒಬ್ಬ ಹುಡುಗ ಗಾಡಿಯಲ್ಲಿ ಕುಳಿತುಕೊಂಡಿದ್ದಾನೆ.